ಡೈನೋಸಾರ್ಗಳು ಹಳೆ ಕಾಲದಲ್ಲಿ ಇದ್ವು ಒಬ್ಬರಿಗೆ ಒಬ್ಬರು ಊಟ ಸಿಗದೇ ಇದ್ದ ಕಾರಣ ಒಬ್ರನ್ನ ಒಬ್ರು ತಿಂದು ಆ ಸಂತತಿನೇ ಮುಗಿತಾ ಬಂತು.

ಒಂದು ಭರತನಾಟ್ಯದ ಶಾಲೆಯ ತರಗತಿಯ ಕೇಂದ್ರವಾಗಿದೆ.

ಪುಸ್ತಕಗಳು ಮಾರಾಟ ವಾಗುತ್ತವೆ ನಿಮಗೆ ಯಾವ ಪುಸ್ತಕಗಳು ಬೇಕು ಆ ಪುಸ್ತಕಗಳೆಲ್ಲ ಇಲ್ಲಿ ಲಭ್ಯವಾಗುತ್ತದೆ.

ಇದು ಒಂದು ಹಳೆಯ ಕಟ್ಟಡವಾಗಿದೆ ಕಲ್ಲುಗಳಿಂದ ನಿರ್ಮಾಣ ವಾಗಿದೆ.

ಸ್ರಷ್ಟಿಕರ್ತನ ಅಪ್ಪಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯು ಅಲುಗಾಡುವುದಿಲ್ಲ ಮತ್ತು ಎಲ್ಲರೂ ಶಿವನ ಆಜ್ಞೆಯಂತೆ ನಡೆಯಬೇಕು ಎಂದು--